ಊ ಒಳಗಡೆ ಟೈರ್ ಗಳು ಕಾಣುತ್ತಿದ್ದಾವೆ ದೇವರ ಫೋಟೋ ಕಾಣಿಸುತ್ತದೆ.

ಅವರು ಅಡಿಗೆ ಮಾಡುವ ಸಾಮಾನನ್ನು ಖರೀದಿಸುತ್ತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಕುದುರೆಯನ್ನು ಕಾಣಿಸಬಹುದು.

ಈ ಚಿತ್ರದಲ್ಲಿ ಒಂದು ಪಕ್ಷಿಯ ದೊಡ್ಡದಾದ ಬ್ಯಾನರ ಕಾಣಿಸುತ್ತದೆ.

ಇಲ್ಲಿ ಎರಡು ದೊಡ್ಡ ಗಾತ್ರದ ಫ್ರಿಡ್ಜ್ ಕಾಣಿಸುತ್ತವೆ ಒಂದು ಉದ್ದನೆಯ ಫ್ರಿಡ್ಜ್ ಕಾಣುತ್ತದೆ.

ಚೋಳಾಸ್ ಫ್ರೆಶ್ ಜ್ಯೂಸ್ ಎಂದು ಕನ್ನಡದಲ್ಲಿ ಬರೆದಿದೆ.

ಇಲ್ಲಿ ಮರಗಳು ಕಾಣಿಸುತ್ತಿದ್ದಾವೆ ಮನುಷ್ಯರು ಕುಳಿತುಕೊಂಡಿದ್ದಾರೆ.

ಗುಡ್ಡಗಳು ಕಾಣಿಸುತ್ತವೆ ಒಂದು ಮೂರ್ತಿ ಚಿತ್ರ ಕಾಣಿಸುತ್ತದೆ.

ಇದು ಒಂದು ಕ ಕಚೇರಿಯ ರೀತಿ ಕಾಣಿಸುತ್ತದೆ.

ಮನುಷ್ಯರು ನಿಂತಿದ್ದಾನೆ ಬೈಕ್ ಗಳು ಕಾಣುತ್ತಿದ್ದಾವೆ.

ಈ ಚಿತ್ರದಲ್ಲಿ ಒಂದು ಅಂಗಡಿ ಕಾಣುತ್ತದೆ.

ನಾನ್ ವೆಜ್ ಗಳು ಅಥವಾ ವೆಜ್ ಗಳು ಕಾಣ್ತವೆ.

ಒಳಗಡೆ ಮಕ್ಕಳು ಆಟವಾಡುವ ಯಂತ್ರಗಳು ಇದ್ದಾವೆ.

ಹಾಗು ಇಲ್ಲಿ ಎರಡು ಟಾಕ್ಟರ ನಿಂತಿವೆ.